ಇದೊಂದು ರಸ್ತೆ ಆಗಿದೆ ಇಲ್ಲಿ ಹಲವಾರು ಸೈಕಲ್ ಗಳು ಹಾಗು ಕಾರು ಆಟೋ ಇನ್ನು ಹಲವಾರು ತರದ ವಾಹನಗಳನ್ನು ನೋಡಬಹುದಾಗಿದೆ.

ಮತ್ತು ಹಲವಾರು ರೀತಿಯ ಬಣ್ಣ ಬಣ್ಣದಿಂದ ಕೂಡಿರುವ ಕೆಲವು ಬಟ್ಟೆಗಳನ್ನು ಸಾಲಾಗಿ ಜೋಡಿಸಲಾಗಿದೆ.

ಅದರಲ್ಲಿ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಅತಿ ದೊಡ್ಡದಾಗಿ ನಿಲ್ಲಿಸಲಾಗಿದೆ.

ಇಲ್ಲಿ ಕೆಲವರು ನಿಂತಿದ್ದಾರೆ ಇನ್ನು ಕೆಲವರು ಅಂಗಡಿಯ ಮುಂದೆ ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಇದೊಂದು ಖಾಲಿ ರಸ್ತೆ ಆಗಿದೆ ಈ ಖಾಲಿ ರಸ್ತೆಯಲ್ಲಿ ಒಬ್ಬ ಹುಡುಗ ಸ್ಕೂಟಿ ಯ ಮೇಲೆ ಕುಳಿತಿದ್ದಾನೆ.

ಹಾಗು ಅವನ ಪಕ್ಕದಲ್ಲಿಯೇ ಒಂದು ಸೂಪರ್ ಮಾರ್ಕೆಟ್ ಇದೆ.

ಇಲ್ಲಿ ಕೆಂಪು ಬಣ್ಣದ ಫಲಕವನ್ನು ನೋಡಬಹುದು ಅದರ ಮೇಲೆ ಸೋಫಿಯಾ ಹೈಸ್ಕೂಲ್ ಎಂದು ಬರೆಯಲಾಗಿದೆ.

ಹಾಗು ಕಪ್ಪು ಬಣ್ಣದಿಂದ ಕೂಡಿರುವ ಮೂರು ಗೇಟುಗಳು ಸಹ ಕಂಡು ಬರುತ್ತವೆ.

ಒಬ್ಬ ವ್ಯಕ್ತಿಯು ಇಲ್ಲಿಂದ ಹೋಗುತ್ತಿದ್ದಾನೆ ಹಾಗೂ ಬೀದಿ ದೀಪಗಳು ನೋಡಬಹುದು.

ಒಂದು ಗೋಡೆಯ ಮೇಲೆ ಜೆ ಡಬ್ಲ್ಯು ಕಿಚನ್ ಎಂದು ಬರೆಯಲಾಗಿದೆ.